ಈವ ಬಂದು ಡ್ರೈ ಕ್ಲೀನಿಂಗ್ ಗೆ ಕೊಟ್ಟಿದ್ದ ಅನಸತೈತ್ರಿ. ಆ ಬಟ್ಟಿ ನೋಡಾಕತ್ತಾನ ದಿಟ್ಟಿಸಿ ಅ ಚೊಲೋ ವಾಗ್ದಾನ ಇಲ್ಲಾ ಹೆಂತಾದ್ ಹಾಕ್ಯಾನ. ಎಲ್ಲಾರ ಏನಾರ ಕಲಿ ಉಳದೈತೇನ. ಅಂಥೆಲೆ ಆಕಡೆ ಈಕಡೆ ನೋಡ್ಯಾನ ಏನೋ ಕಾನ್ಸೈತಿ ಅನಸೈತಿ ಭಾಳ ದಿಟ್ಟಿಸಿ ನೋಡಾಕತ್ತಾನ.

ಇದೇನೋ ರೆಸ್ಟೋರೆಂಟ್ ಐತಿ ಚಂದ ಲೈಟೇನಿಂಗ್ ಎಲ್ಲಾ ಮಾಡಿಬಿಟ್ಟಾರ ಚಂದ್ ಡೆಕೋರೇಷನ್ ಐತಿ. ಸೈಡ್ ಇಗೆ ಏನೋ ಡೆಕೋರಟ್ ಮಾಡಿಬಿಟ್ಟಾರ ಫಂಕ್ಷನ್ ದು. ಮುಂದೆ ಚಿಕ್ಕ ಮಕ್ಕಳಿಗೆ ಆಟ ಆಡಾಕ ಏನೋ ಟ್ರ್ಯಾಕ್ ಹಾಕಿ ಟ್ರೈನ್ ಮಾಡ್ಯಾರ. ಅಹ್ ಕಾರ್ಟೂನ್ ಗತೆ ಏನೋ ಐತಿ.

ಫೋಟೋನ್ಯಾಗ ಅರ್ವಿ ಅಂಗ್ಡಿ ಆಯ್ತಿ ಈ ಅರ್ವಿ ಅಂಗ್ಡಿನ್ಯಾಗ ಚೆನ್ನಾಗಿ ಹಿಂದ ಅರ್ವಿ ಚೆನ್ನಾಗ ಜೋಡ್ಸಿ ಇಟ್ಯಾರ ಅರ್ವಿ ಅಂಗ್ಡಿ ಮುಂದೆ ಒಂದ್ ಗೊಂಬೆ ಆಯ್ತಿ ಆ ಗೊಂಬೆಗೆ ಹಳ್ದಿ ಕಲರ್ ಒಂದ್ ಅಂಗಿ ಹಾಕ್ಯಾರ .

ಒಂದು ಹುಡುಗನ್ ಗೊಂಬೆ ಐತೆ ಅದಿಕ್ಕೆ ಕೆಂಪು ಟೀ-ಶರ್ಟ್ ಹಾಕಿದ್ದಾರೆ ಅದರ ಮೇಲೆ ಅರಮನೆ ಎಕ್ಸ್ಚೇಂಜ್ ಎಂದು ಬರೆದಿದ್ದಾರೆ ಸುತ್ತ ಲೈಟಿಂಗ್ಸ್ ಇದೆ ಚೆನ್ನಾಗ್ ಕಾಣಿಸ್ತಾ ಇದೆ.

ಈ ಕಡೆ ಸೈಡ್ ಒಂದು ಲೈಟ್ ಕಂಬ ಆಯ್ತಿ ಆಮೇಲೆ ಕಾಂಪೌಂಡ್ ಆಯ್ತಿ ಕಾಂಪೌಂಡ್ ಆದ್ಮೇಲೆ ಅಕಡೆ ಒಂದು ಬಿಲ್ಡಿಂಗ್ ಅಯ್ತಿ ಬಿಲ್ಡಿಂಗ್ ಮೇಲೆ ಎರಡು ಸಿಂಟ್ಯಾಕ್ಸ್ ಕಾಣಾಕತ್ತವು--